ಒಬ್ಬ ವ್ಯಕ್ತಿಯು ಸ್ಕೂಟರ್ ನ ಹಿಂದಗಡೆ ಕೆಂಪು ಲೈಟ್ ಅನ್ನು ಹಾಕಿಕೊಂಡು ಹೋಗುತ್ತಿದ್ದಾನೆ.

ಈ ಒಂದು ಚಿತ್ರದಲ್ಲಿ ಒಬ್ಬ ಮನುಷ್ಯನು--

ಒಂದು ಬಿಳಿಯಾದ ಬಟ್ಟೆಯನ್ನ ಹಾಕಿಕೊಂಡು ಒಬ್ಬ ವ್ಯಕ್ತಿಗೆ--

ಮುಂದುಗಡೆ ಒಂದಿಷ್ಟು ದೊಡ್ಡದಾದ ಮರಗಳಿವೆ ಇಲ್ಲಿ ಒಂದಿಷ್ಟು ಖಾಲಿಯಾದ ಜಾಗವಿದೆ ಬಿಳಿಯಾದ ಆಕಾಶವನ್ನು ನಾವು ಈ ಚಿತ್ರದಲ್ಲಿ ಕಾಣಬ --

ಇಲ್ಲಿ ಬೆಡ್ ಅನ್ನು ಹಾಕಲಾಗಿದೆ ಮತ್ತು ತಲೆ ದಿಂಬುಗಳು ಬೆಡ್ ಇನ ಹತ್ತಿರ ಇವೆ ಇಲ್ಲಿ ಎರಡು--

ಒಂದಿಷ್ಟು ಸಾಮಾನುಗಳು ದೊರೆಯುತ್ತವೆ ಇದರಲ್ಲಿ ತರ್ಡ್ ವೀಲ್ ಎಲೀಜ್ಮೆಂಟ್ ವೀಲ್ ಅಂಡ್ ಬ್ಯಾಲೆನ್ಸಿಂಗ್ --

ಇದರಲ್ಲಿ ದೊರೆಯುತ್ತದೆ ಇದು ಮೆಟ್ರೋ ಸ್ಟೀಲ್ ಬಳ್ಳಾರಿ ರೋಡ್ ಹೊಸಪೇಟೆಯಲ್ಲಿ ದೊರೆಯುತ್ತದೆ.

ಈ ಒಂದು ಚಿತ್ರದಲ್ಲಿ ಒಂದು ಟೇಬಲ್ ಇದೆ ಟೇಬಲ್ ನ ಮೇಲೆ ಫೋನ್ ಪೇ ಒಂದು ಚಿತ್ರ ಇಡಲಾಗಿದೆ ಅದರ ಮುಂದುಗಡೆ ಒಂದು ಚೇರ್ ಇದೆ.

ಒಂದು ಅಂಗಡಿ ಇದೆ ಅದರ ಮುಂದ್ಗಡೆ ಅಂಗಡಿಯು ಕ್ಲೋಸ್ ಆಗಿದ್ದು ಅದ್ರ್ ಮುಂದಗಡೆ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿದ್ದಾ--

ಈ ಒಂದು ಚಿತ್ರದಲ್ಲಿ ಒಂದು ಕಾರ್ ವಾಶ್ ಮಾಡುತ್ತಿರುವ ವ್ಯಕ್ತಿ ಕಾಣಿಸತಿದ್ದಾನೆ ಈ ಬಿಳಿಯಾದ ಕಾರ್ ಆಗಿದೆ ಹಿಂದ್ಗಡೆ--

ಈ ಒಂದು ಚಿತ್ರದಲ್ಲಿ ಒಂದು ಕೋಣೆಯಲ್ಲಿ ವಿದ್ಯಾರ್ಥಿಗಳು ಟೇಬಲ್ ಮುಂದ್ಗಡೆ ಒಂದು ಚೇರನ್ನು ಹಾಕಿಕೊಂಡು ಪರೀಕ್ಷೆಯನ್ನು ಬರಿಸುತ್ತಿರುವುದು ಕಾಣಿಸುತ್ತದೆ ಎಲ್ಲಾ ವ್ಯಕ್ತಿಗಳು ಬಿಳಿ ಬಣ್ಣದ--

ಈ ಒಂದು ಚಿತ್ರದಲ್ಲಿ ಮೂರು ಮಹಿಳೆಯರು ನೃತ್ಯವನ್ನು ಮಾಡುತ್ತಿದ್ದಾರೆ.

ಇದರ ಪಕ್ಕದಲ್ಲಿ ಒಂದು ಡಬ್ಬಿಯನ್ನು ಇಡಲಾಗಿದೆ ಇವರ ಮುಂದುಗಡೆ ಒಂದು ಸ್ವೀಚ್ ಬಾಕ್ಸ್ ಇದೆ ಹಿಂದಗಡೆ ಬಿಳಿ ಮತ್ತು--

ಕಂಬಗಳು ಅ ಗೋ ಯ ಹಿಂದ್ಗಡೆ ಒಂದು ದೊಡ್ಡದಾದ ಗುಡ್ಡವಿದೆ ಮತ್ತು ಗುಡ್ಡದ ಹಿಂದ್ಗಡೆ ಹಲವಾರು ಮರಗಳನ್ನು ನಾವು ಕಾಣುತ್ತೆವೆ.

ಇದು ಒಂದು ಹೊಸ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವ ಅಂಗಡಿಯಾಗಿದೆ ಇದರಲ್ಲಿ ಟಾಯ್ಲೆಟ್ ಕ್ಲೀನರ್ ಮತ್ತು ನಲ್ಲಿಗಳನ್ನು ಮಾಡುತ್ತಿದ್ದಾರೆ ಇಲ್ಲಿ ಗೋಡೆಯ ಮೇಲೆ ಜಲ್ --

ಇಲ್ಲಿ ಬಲೂನ್ಗಳು ಗೋಡೆಯ ಮೇಲೆ ಕಾಣಿಸುತ್ತಿವೆ.

ಇಡಲಾಗಿದೆ ಇದರ ಹಿಂದ್ಗಡೆ ಆಜುಬಾಜಿನಲ್ಲಿ ಒಂದು ಕಾಂಪೌಂಡ್ ಇದೆ ಮತ್ತು ಅದರ ಪಕ್ಕದಲ್ಲಿ ಒಂದಿಷ್ಟು ಗಿಡಮರಗಳನ್ನು ಬೆಳೆಸಲಾಗಿದೆ.

ಇದರಲ್ಲಿ ಫಿಲಿಪ್ಸ್ ಎಂದು ಬೋರ್ಡ್ನ ಮೇಲೆ ಬರೆಯಲಾಗಿದೆ ಶ್ರೀ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಎಂದು ಬೋರ್ಡ್ನ ಮೇಲೆ ಬರೆಯಲಾಗಿದೆ.

ಮತ್ತು ಒಂದು ಬೈಕನ್ನ ನಿಂದ್ರಿಸಿ ಒಂದು ಒಬ್ಬ ವ್ಯಕ್ತಿ ಬೆಲ್ಟ್ ಹಾಕಿಕೊಂಡಿರುವ ಒಬ್ಬ ವ್ಯಕ್ತಿ--

ಇದು ಒಂದು ಅಂಗಡಿಯಾಗಿದ್ದು ರಾಯಲ್ ಪೆಟ್ ವಲ್ದ್ ಎಂದು ಈ ಬೋರ್ಡಿ ನ ಮೇಲೆ ಬರೆಯಲಾಗಿದೆ ಆಲ್ ಕೈಂಡ್ಸ್ ಆಪ್ ಪೆಟ್ ಫುಡ್ ಅಂಡ್ ಪೆಟ್ಸ್ ಆಕ್ಸೋಷಿಯೆಶನ್ ಇಲ್ಲಿ ಬರೆಯಲಾಗಿದೆ.

ಈ ಚಿತ್ರದಲ್ಲಿ ಮನೆಯ ಒಂದು ಒಳನೋಟ ಕಾಣುತ್ತಿದೆ ಇಲ್ಲಿ--

ಈ ಚಿತ್ರದಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇದೆ ಇದರ ಹೆಸರು ಹೋಟೆಲ್ ಪಾರ್ಥ್ ರೆಸಿಡೆನ್ಸಿ ಆಗಿದೆ ಇದರ ಪಕ್ಕದಲ್ಲಿ ಒಂದು ಎರಡು ಬೈಕ್ ಮತ್ತು ಎರಡು ಕಾರುಗಳನ್ನು ನಿಲ್ಲಿಸಲಾಗಿದೆ ಇದರ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡವಿದೆ.

ಈ ಚಿತ್ರದಲ್ಲಿ ಗುಲಾಬಿ ಹೂಗಳನ್ನು ಕಾಣಲಾಗುತ್ತಿದೆ ಗುಲೋ ಗುಲಾಬಿ ಹೂವಿನ ಕೆಳಗಡೆ ಒಂದಿಷ್ಟು ಮುಳ್ಳುಗಳು ಕಾಣಿಸುತ್ತಿವೆ ಮತ್ತು ಅದರ ಕೆಳಗಡೆ ಎಲೆಗಳು ಕಾಣಿಸುತ್ತವೆ.